ಮೊಲ ಎಷ್ಟ ಚಂದ್ ಕುಂತೈತ್ ನೋಡ್ರಿ ಪಂಜರದಗ್ ಪಾಪ್ ಅವ್ಕ್ ಏನ್ ಅನ್ನಸುತೋ ಏನೋ ಹಿಂಗ ಹಿಡದ್ ಇಡನ ಅವುಕ್ಕೂ ವಿಲಿವಿಲಿ ಒದ್ದಾಡದಂಗೆ ಆಗುತ್ತೆ.

ಈಗ ನಾವು ರೋಡ್ ನಾಗು ನೋಡತ್ತಿವಿ ಅಲ್ಲಿ ಇಲ್ಲಿ ಕರಿಕ್ಕಿ ಅದು ಇದು ಏನ್ ಸಿಗುತೊ ಮೇಯಕೊತ ಆರಾಮ ಇರತ್ತಿತ್ ಇಲ್ಲ ಬಂದ್ ಹೆಂಗ್ ಆಗ್ಯತ್ ನೋಡ್ರಿ.

ಇದು ಮ್ಯೂಸಿಕ್ ಇನ್ಸ್ಟ್ರುಮೆಂಟ್ ಅಂಗಡಿ ಗಿಟಾರ್ ಅದವ್ ಆಮೇಲೆ ಪಿಯಾನೋ ಐತಿ ಡೋಲಕ್ ಐತಿ ಅಹ್ ಹಿಂದಗಡೆ ಮತ್ತೆ ತಮಟೆನು ಅದವು ಎಲ್ಲಾ ತರ ಮ್ಯೂಸಿಕಲ್ ಐಟಂ ಸಿಗತ್ವ್ ಅಂತ ಕಾಣಿಸುತ್ತಿಲ್ಲಿ ಚಲೋ ಅಂಗಡಿ ಐತಿ ಚಲೋ ರೆಡಿ ಮಾಡಿ ಇಟ್ಟರ್ ಎಲ್ಲಾನು.

ಇದು ದಾರವಾಡದ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗುಳ ಬೋರ್ಡ್ಗಳಿವ ಬ್ಯಾಂಕ್ ಒಫ್ ಬರೋಡ ಆಯ್ತಿ ಆಮೇಲೆ ಧಾರವಾಡ ಸೂಪರ್ ಸ್ಪೆಸಿಯಾಲಿಟಿ ಹಾಸ್ಪಿಟಲ್ ಬೋರ್ಡ್ ಆಯ್ತಿ ಆಮೇಲೆ ರಾಜ್ ಟವರ್ ಅಂತ ಆಯ್ತಿ. ಇತರ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳು ಧಾರವಾಡ ದೊಳಗ್ ಬಾಳ್ ಅದ್ವ್.

ಇದು ಮಾಥೋಡ್ ಫಾಲ್ಸ್ ರೀ ಆಕ್ಚುಲಿ ಉಗಮ್ ಆಗಿದ್ದ ಎಲ್ಲಿ ಅಂದ್ರೆ ನಮ್ಮ ಬ ಹುಬ್ಬಳ್ಳಿ ಫೇಮಸ್ ಉಣ್ಣಕಲ್ ಕೆರೆ ಆಯ್ತಲ್ಲಾ ಅಲ್ಲಿಂದ ಉಗಮ ಆಗೈತ್ತಂತ ಅಲ್ಲಿ ಮಾಥೋಡ್ ಫಾಲ್ಸ್ ನೊಳಗೆ ಈ ತರ ಒಂದ್ ಬೋರ್ಡ್ ಹಾಕ್ಯರ್ ಏನ್ ಅಂದ್ರೆ ಬಿಡ್ತಿ ನದಿಯಿಂದ ಈ ಫಾಲ್ಸ್ ಹುಟ್ಟ್ಕೊಂಡ್ ಐತಿ ಆ ಬಿಡ್ತಿ ನದಿ ಎಲ್ಲಿ ಹುಟ್ಟಿದ್ ಅಂದ್ರೆ ಉಣ್ಣಕಲ್ ಕೆರೆ ಒಳಗ್ ಅಂತೇ.